ಅದ್ ನೋಡ್ಕೊಂಡು time ಆಯ್ತು ಅಂತ ನಾವ್ ಬಂದು ಬಿಟ್ವಿ. so ಆವಾಗ lunch ಟೈಮ್ ಅಗಿತ್ತು. ನಾವು ಮನೆ ಇಂದ ಎಲ್ಲಾ ಊಟ ತಗೊಂಡು ಹೋಗಿದ್ವಿ. ಅಲ್ಲನೆ ಒಂದು ಕಡೆ stop ಮಾಡ್ಬಿಟ್ಟು ಊಟ ಮಾಡಿದ್ವಿ .

ಹಾ ಊಟ ಎಲ್ಲಾ ಆದ್ಮೇಲೆ ಮತ್ತೆ ಮುಂದುಕ್ಕೆ journey start ಮಾಡಿದ್ವಿ. ಇದುಕ್ಕೆ ಗೋಕರ್ಣ ಹೋಗಣ ಅಂತ ಹೋದ್ವಿ ಅಲ್ಲಿ ಗೋಕರ್ಣ reach ಏನೋ ಆದ್ವಿ, ಒಳಗಡೆ ಹೋಗೋವಾಗ ದಾರಿನಲ್ಲಿ ಇಲ್ಲಿ ಜಾತ್ರೆ ನೆಡಿತ ಇದೆ ಗೋಕರ್ಣದಲ್ಲಿ ಒಳಗಡೆ ಬಿಡಲ್ಲ ಇಲ್ಲೇ parking ಮಾಡ್ಬಿಟ್ಟು ,ಇಲ್ಲಿಂದ ಆಟೋದಲ್ಲಿ ಹೋಗ್ಬೇಕು ಅಂತ ಹೇಳಿದ್ರು. ಹಾ ಅದಿಕ್ಕೆ ನಾವು ಇಲ್ಲಿಂದ ಆಟೋದಲ್ಲಿ ಹೋಗೋದು, vehicle ಇದ್ದು ಏನ್ ಆಟೋದಲ್ಲಿ ಹೋಗೋದು ಜಾತ್ರೆ ಬೇರೆ, ಅಲ್ಲಿ ದರ್ಶ್ನ ಮಾಡೋಕು ಆಗಲ್ಲ. rush ಇರುತ್ತೆ. ಮಕ್ಳೆಲ್ಲ ಇರ್ತಾರಲ ಅಂತ ಹೇಳ್ಬಿಟ್ಟು, ವಾಪಾಸ್ ಬಂದು ಬಿಟ್ವಿ. ಗೋಕರ್ಣ ಒಳ್ಗಡೆ ಹೋಗಲಿಲ್ಲ.

ವಾಪಾಸ್ ಬಂದು ನಾವು ಹೊನ್ನಾವರ್ ಅಲ್ಲಿ halt ಆದ್ವಿ. ಹೋ ಸರಿ ಸರಿ ಹೊನ್ನಾವರ್ ಅಲ್ಲಿ halt ಆದ್ವಿ. time ಆಗ್ಬಿಟ್ಟಿತ್ತು already eight o clock ಹಂಗಾಗಿತ್ತು. so ಸುಸ್ತಾಗಿತ್ತು early morning journey start ಮಾಡಿದ್ವಲ, ಊಟ ಮಾಡ್ಬಿಟ್ಟು ಮಲ್ಕೊಂಡ್ವಿ.next day ಹೊನ್ನಾವರ್ ಅಲ್ಲಿ ಏನೇನ್ ಇದೆ ಅಂತ ನೋಡ್ಬೇಕು ಅಂತ plan ಹಾಕಿದ್ವಿ. ಅಲ್ಲಿ ಹೊನ್ನಾವರ್ ಅಲ್ಲಿ ಒಂದು beech ಇದೆ. eco friendly beach ಅಂತ .

ಹಾ ಹೌದು ಅದುಕ್ಕೆ eco friendly beach ಅಂತ ಇಟ್ಟಿದಾರೆ. ಯಾಕಂದ್ರೆ ತುಂಬ neat ಆಗಿದೆ. neatness maintain ಮಾಡಿದಾರೆ ಅಲ್ಲಿ. so ಹಾಗಾಗಿ ಆ beach ಗೆ ಹೋದ್ವಿ. ತುಂಬ ಚೆನಾಗಿತ್ತು. ಎಲ್ಲಾ beach ಗೆ compare ಮಾಡಿದ್ರೆ ಆ beach clean ಆಗಿತ್ತು.neat ಆಗಿ ಇತ್ತು. ಎಲ್ಲೆಂದರಲ್ಲಿ ಬಿಸಾಕಂಗಿಲ್ಲ ಎಲ್ಲಾ ಕಡೆ Dustbin's ಇಟ್ಟಿದ್ರು. ಆ but neat ಆಗಿ ಇತ್ತು. ಆ beach ಎಲ್ಲಾ ನೋಡ್ಕೊಂಡು, photo shoot ಎಲ್ಲಾ ಮಾಡ್ಕೊಂಡು, ಮತ್ತೆ beach ಅಲ್ಲಿ park ತರ ಮಾಡಿದಾರೆ side ಅಲ್ಲಿ ಮಕ್ಳಿಗೆ ಆಟ ಆಡಕೆ ಅಂತ. so ಮಕ್ಳಿಗೆ ಆಟ ಆಡುಸ್ಕೊಂಡು ಹಂಗೆ ಎಲ್ಲಾ beach ಮುಗುಸ್ಕೊಂಡು ಬಂದ್ವಿ. ಅಲ್ಲಿ ಸ್ವಲ್ಪ ಕುತ್ಕೊಳೋಕೆ place ಇತ್ತು. park ತರ ಮಾಡಿದ್ರಲ ಅಲ್ಲಿ ಒಬ್ರು ಹೇಳಿದ್ರು ಇಲ್ಲಿ mangro tree ಅಂತ ಇದೆ ಅಲ್ಲಿ ಹೋಗಿ ತುಂಬ ಚೆನಾಗಿರುತ್ತೆ. ಇದ್ರ opposite ಇರೋದು ಅಂತ. ಸರಿ ಅಂತ mangro trees ಗೆ ಹೋಗಿ ಅದುನ್ನ ನೋಡ್ಕೊಂಡು room ಗೆ ವಾಪಸ್ ಬಂದ್ವಿ. ವಾಪಾಸ್ ಬಂದು ನಾವು vacate ಮಾಡಬೇಕಾಗಿತ್ತು.

vacate ಮಾಡ್ಬಿಟ್ಟು ಮುಂದೆ ನಮ್ದು journey ಇದ್ದಿದ್ದು ಗೋವಾ ಗೆ ಹೋಗ್ಬೇಕು ಅಂತ. so ಅಲ್ಲಿಗೆ journey start ಮಾಡಿದ್ವಿ. ಹೋ ಗೋವಾ ಅಂದ್ರೆ super ಅಲ್ವ ಹಾ ಹೌದು ಗೋವಾ ಗೆ ಹೋದ್ವಿ. ಅಲ್ಲಿ ಹೋಗ್ತಾ ದಾರಿ, ಗೋವಾ reach ಆದ್ವಿ ಇನ್ನೇನು lunch time ಆಗಿತ್ತು, so ಅಲ್ಲನೆ ತಿಂದು ಬಿಟ್ಟು ನಾವು book ಮಾಡಿದಂತ resort ಗೆ ಹೋದ್ವಿ

so ಅಲ್ಲಿ ಹೋಗಿ ಇದ್ದು ಬಿಟ್ಟು ಸ್ವಲ್ಪ ಮಧ್ಯಾನ ಆಗಿತ್ತು already rest ಮಾಡಿ, ಆ ಸಾಯಂಕಾಲ beach ಹತ್ರ ಹೋದ್ವಿ so ಅಲ್ಲೆಲ್ಲ beach ನೋಡ್ಕೊಂಡು ಮತ್ತೆ ವಾಪಾಸ್ resort ಗೆ ಬಂದ್ವಿ. ಬಂದ್ ಬಿಟ್ಟು resort ಅಲ್ಲೆ dinner ಎಲ್ಲ ಮಾಡಿ ಮಲ್ಕೊಂಡ್ವಿ

ಆ next day again ಮತ್ತೆ ಏನು ದೇವಸ್ತಾನಕ್ಕೆ ಹೋದ್ವಿ, ಅಲ್ಲಿ ಒಂದು old temple ಇತ್ತು ಅಂತ google search ಮಾಡ್ಬಿಟ್ಟು ಆ ದೇವಸ್ತಾನಕ್ಕೆ ಹೋಗಿ ಅಲ್ಲಿ ದೇವರ ದರ್ಶ್ನ ಮಾಡ್ಕೊಂಡು ಬಂದು, ಒಂದು falls ಇದೆ ಅಂತ ಅದು again google search ಮಾಡಿದ್ವಿ ಏನ್ ಇದೆ ಈ place ಅಲ್ಲಿ ಅಂತ ಒಂದು falls ಇತ್ತು. ಆ falls ಹತ್ರ ಹೋದ್ವಿ . ಅದು summer ಇರೋದ್ರಿಂದ ಅವಾಗ ಇರ್ಲಿಲ್ಲ ಆ falls

ಅದು ನೋಡಕಾಗ್ಲಿಲ್ಲ. ವಾಪಾಸ್ ಬಂದ್ವಿ again ಹ room ಗೆ ಬಂದು ಬಿಟ್ಟು rest ಮಾಡಿದ್ವಿ .

ಮತ್ತೆ ನನ್ ಮಗಳಿಗೆ ಇದು ಏನದು swimming pool ಹೋಗ್ಬೇಕು ಅಂತ ಇಷ್ಟ ಆಯ್ತು.ಆ resort ಅಲ್ಲಿ swimming pool ಇತ್ತು ಅವಳಿಗೆಲ್ಲ ಆಟ ಆಡ್ಸಿ ಬಿಟ್ಟು ಸಾಯಂಕಾಲ ಹಾಗೆ ನಾವು ಮತ್ತೆ ಇನ್ನೊಂದು beach ಗೆ ಹೋದ್ವಿ, so ಆ beach ಅಲ್ಲಿ ಎಲ್ಲಾ ನೋಡ್ಕೊಂಡು ಅಲ್ಲಿ ಆಟ ಆಡ್ಕೊಂಡು. ಮಗಳಿಗೂ ಆಟ ಆಡುಸ್ಕೊಂಡು ಅವಳಿಗೆ full ನೀರಲ್ಲಿ ಆಟ ಆಡಬೇಕು ಅಂತ ಇಷ್ಟ ಆಗ್ ಬಿಟ್ಟಿತ್ತು. ಅಲ್ಲೆಲ್ಲ ಆಟ ಆಡುಸ್ಕೊಂಡು ಅಲ್ಲೇ ಊಟ ಎಲ್ಲಾ ಮಾಡ್ಕೊಂಡು room ಗೆ ವಾಪಾಸ್ ಬಂದ್ವಿ. so next day vacate ಮಾಡಬೇಕಿತ್ತು. ಅದುಕ್ಕು ಮುಂಚೆ resort ಅವ್ರು ಒಂದು ಇದು suggestion ಕೊಟ್ರು ಇಲ್ಲಿ boating ಎಲ್ಲಾ ಕರ್ಕೊಂಡು ಹೋಗ್ತಾರೆ. six places cover ಮಾಡ್ತಾರೆ ಅಂತ

ok six places ಅಲ ಅಂತ boating book ಮಾಡಿ ಅದು morning seven thirty ಹಂಗೆ ಹೋದ್ವಿ so ಅವ್ರು six places ನ cover ಮಾಡಿದ್ರು ಅದ್ರಲ್ಲಿ ಒಂದು ಏನು dolphin nose ಅಂತ ಅದು ಒಂದು ತೋರ್ಸಿದ್ರು ಆಮೇಲೆ ಇನ್ನೊಂದು frog shape ಅಲ್ಲಿ ಇರೋದು. stone frog shape ಅಲ್ಲಿದೆ ಆ beach ಮಧ್ಯದಲ್ಲಿ ಕರ್ಕೊಂಡು ಹೋಗಿ ಅದುನ್ನ ತೋರುಸ್ತಾರೆ ಅದು ಒಂದು dolphins ತೋರುಸ್ತಾರೆ . ಆ dolphins ಎಲ್ಲಾ ನೋಡಿದ್ವಿ ಹಾ ಅದಾದಮೇಲೆ ಒಂದು point ಗೆ ಅಲ್ಲಿ reach ಆಗ್ಬಿಟ್ಟು ಅಲ್ಲಿ ಸ್ವಲ್ಪ truckingಬರೋರು ಎಲ್ಲಾ ಅಲ್ಲಿ ಬಂದು ಬಿಟ್ಟು ಸ್ವಲ್ಪ stay ಮಾಡಿ again ವಾಪಾಸ್ ಬರ್ತಾರೆ. halt ಎಲ್ಲಾ ಮಾಡ್ತಾರೆ ಇಲ್ಲಿ ಚೆನಾಗಿರುತ್ತೆ ಅಂತ ಅದು ತೋರ್ಸಿದ್ರು. so ನಾವು ಅಲ್ಲೆಲ್ಲ ಇಳಿದು ಬಿಟ್ಟು photo shoot ಮಾಡ್ಕೊಡ್ವಿ. so boating ಅಲ್ಲೇ ಆಯ್ತು ಒಂದು three hours.ಹಾಗೆ ವಾಪಾಸ್ ಬಂದ್ವಿ. resort ಗೆ ಬಂದು vacate ಮಾಡ್ಬೇಕಿತ್ತು. so ತಿಂಡಿ ಎಲ್ಲಾ ತಿಂದು ಬಿಟ್ಟು vacate ಮಾಡ್ಕೊಂಡು ಅಲ್ಲಿಂದ journey start ಮಾಡ್ಕೊಂಡು ಹೊರಟ್ವಿ ಗೋವಾ ದಿಂದ ಹೊರಟಾಗ ನಾವು ಬರ್ತಾ ಚಿತ್ರ ದುರ್ಗಕ್ಕೆ ಬಂದು. so ಅಲ್ಲಿ ಒಂದಿನ ಇದ್ದು ಬಿಟ್ಟು ನಮ್ದು ಕೆಲ್ಸ ಎಲ್ಲಾ ಇತ್ತು ಮುಗುಸ್ಕೊಂಡು, ನಾವು next day ಗೆ ಬ್ಯಾಂಗ್ಳೂರಿಗ್ ಬಂದ್ವಿ. ಹೋ ಸರಿ ಮಕ್ಳಿಗ್ ಚೆನ್ನಾಗಿ trip ಆಗ್ಬಿಟ್ಟಿದೆ. ಹಾ ಮಕ್ಳಿಗೆ ಚೆನಾಗಾಯಿತು trip. ನಮಗೆಲ್ಲ ಒಂದು changes ಎಲ್ಲಾ ಸಿಕ್ತು. ಒಂದೇನು ಅಂದ್ರೆ ಗೋಕರ್ಣದಲ್ಲಿ ದರ್ಶ್ನ ನೆ ಆಗ್ಲಿಲ್ವಾ ಗೋಕರ್ಣ ಒಳಗಡೆ ಹೋಗಲಿಲ್ಲ. ಅಲ್ಲಿಂದ ಆಟೋದಲ್ಲಿ ಹೋಗ್ಬೇಕು ಅಂದ್ರು. ಜಾತ್ರೆ ಬೇರೆ ಇದೆ ಅಂತ ಅವ್ರು ಹೇಳಿದ್ರಲ, so ಜಾತ್ರೆ ಇದ್ದಾಗ ಬೇಡ ಮಕ್ಳನ್ನೆಲ್ಲ ಕರ್ಕೊಂಡು ಹೋಗೋದು rush ಇರುತ್ತೆ ಅಂತ ವಾಪಾಸ್ ಬಂದ್ಬುಟ್ವಿ . ಹೌದು ಬಿಡ್ರಿ ಮತ್ತೆ ದರ್ಶ್ನ ಆಗೋದು ಕಷ್ಟ ಆ ಚಿಕ್ಕ ಮಕ್ಳನ್ನ ಕರ್ಕೊಂಡು . ಹಾ ಹೌದು. ಈ ತರ ಆಯ್ತು. ಶೃಂಗೇರಿ, ಗೋವಾ, ಮತ್ತೆ ಹೊನ್ನಾವರ್ trip ಎಲ್ಲಾ ಆಗಿ ಮನೆಗ್ ಬಂದ್ವಿ. ಹಾ ಚೆನಾಗ್ ಆಗಿದೆ ಬಿಡಿ trip ನಿಮ್ದು.

ಹಾ ok ಸಿಗಣ ಹ್ಮ್ಮ್

ನಾನು ಇವತ್ತು ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ ನೋಡಿ.

ಅದು ನನ್ನ ಮಗನಿಗೆ ಚಿತ್ರಾನ್ನ ಅಂದ್ರೆ ತುಂಬಾ ಇಷ್ಟ ಹಾಗೆ ನಾನು ಚಿತ್ರಾನ್ನ ಮಾಡಿದ್ದು.

ಅದು ನಿನ್ನೆ ರಾತ್ರಿ ಅನ್ನ ಸ್ವಲ್ಪ ಉಳ್ದಿತ್ತು ಅಹ್ ಹಾಗೆ ನಾನು ಅದನ್ನೇ ಬೆಳಗ್ಗೆಗೆ ಉಪಯೋಗ ಮಾಡಿದೆ ಮತ್ತೆ ಅದು ಹಾಳಾಗ್ಬಾರ್ದಲ್ಲ.

ಹಾ ಹಾಗಾಗಿ ಈಗ ನಾ ನಿಮ್ಗೆ ಚಿತ್ರಾನ್ನ ಹೇಗೆ ಮಾಡುದು ಅಂತ ಹೇಳ್ತೆನೆ.

ಅಹ್ ನೀವು ಬರ್ಕೊಳ್ಳಿ. ಅಹ್ ಚಿತ್ರಾನ್ನ ಹೇಗೆ ಮಾಡುದು ಅಂದ್ರೆ ಅಹ್ ಮೊದಲಿಗೆ ನೀವು ಈರುಳ್ಳಿಯನ್ನು ತೆಗೆದುಕೊಳ್ಬೇಕು ಆಮೇಲೆ ನೀವು ಟೊಮೆಟೊ ಸಹ ಹಾಕ್ಬಹುದು.

ಅಹ್ ಮತ್ತೆ ಶುಂಠಿ ಹಾಕ್ಬೇಕು ಮತ್ತೆ ಬೆಳ್ಳುಳ್ಳಿ ಬೇಕಾಗ್ತದೆ ಮತ್ತೆ ಹಸಿಮೆಣಸು ಬೇಕಾಗ್ತದೆ. ಅಹ್ ಮತ್ತೆಂತ ಬೇಕು ಕಡ್ಲೆ ಬೇಕಾಗ್ತದೆ ಅಹ್ ಆಮೇಲೆ ನಿಮ್ಗೆ ಅಹ್ ಅಹ್ ಕೊತ್ತಂಬ್ರಿ ಸೊಪ್ಪು ಇದ್ರೆ ಅದನ್ನ ಹಾಕ್ಬಹುದು ಮತ್ತೆ ಕರಿಬೇವು ಸಹ ಹಾಕ್ಬೇಕಾಗ್ತದೆ.

ಅಹ್ ನೋಡಿ ನಾನು ಚಿತ್ರಾನ್ನಕ್ಕೆ ಇದೆಲ್ಲಾ u~ ಉಪಯೋಗ ಮಾಡ್ತೇನೆ.

ಅಹ್ ಅದಾದ ಮೇಲೆ ಮೊದ್ಲಿಗೆ ನಾವು ಎಲ್ಲವನ್ನು cut ಮಾಡಿ ಅಹ್ ತುಂಡು ಮಾಡಿ ಇಡ್ಬೇಕು. ಅಹ್ ಮೆಣಸು, ಅಹ್ ಬೆಳ್ಳುಳ್ಳಿ, ಈರು~ ಅಹ್ ಈರುಳ್ಳಿ ಆಮೇಲೆ ಅಹ್ ಟೊಮೆಟೊ ಎಲ್ಲವನ್ನು cut ಮಾಡಿ ಇಟ್ಕೊಳ್ಬೇಕು ಅದಾದ ಮೇಲೆ .

ಅಹ್ ನಾವು ಅಹ್ ನಾವು ಅಹ್ ಬಾಣ್ಲೆ ಬಾಣಲೆ ಇಟ್ಟು ಅಹ್ ಅದ್ಕೆ ಒಗ್ಗರ್ಣೆ ಕೊಡಬೇಕು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕರಿಬೇವು ಎಲ್ಲ ಹಾಕಿ ಸ್ವಲ್ಪ ಉದ್ದಿನಬೇಳೆ ಆಮೇಲೆ ಅಹ್ ಕಡ್ಲೆಬೇಳೆ ಎಲ್ಲಾ ಹಾಕಿ ನಾವು ಅದ್ಕೆ. ಅಹ್ ಒಗ್ಗರಣೆ ಹಾಕ್ಬೇಕು. ಒಗ್ಗರಣೆ ಆದ ಕೂಡ್ಲೆ ಅಹ್ ಅದಕ್ಕೆ ಈರುಳ್ಳಿ ಹಾಕ್ಬೇಕು ಮೊದಲನೇಯದಾಗಿ, ಈರುಳ್ಳಿಯನ್ನು ಎಣ್ಣೆಯಲ್ಲೇ ನಾವು ಅದನ್ನು ಹುರಿಬೇಕು.

ಎಣ್ಣೆಯಲ್ಲೆ ಚಂದ ಮಾಡಿ ಹುರಿದ ಮೇಲೆ ಅಹ್ ಅದಿಕ್ಕೆ ಸ್ವಲ್ಪ ಅರಶಿನ ಹಾಕ್ಬೇಕು ಆಮೇಲೆ ಅಹ್ ಅಹ್ ಮೆಣಸಿನಹುಡಿ ಇದ್ರೆ ಸ್ವಲ್ಪ ಹಾಕ್ಬಹುದು ಬೇಕಾದ್ರೆ. ಅಹ್ ಅದಾದ ಮೇಲೆ ನಾವು ಟೊಮೆಟೊ ಹಾಕ್ಬೇಕು, ಟೊಮೊಟೋವನ್ನು ಹಾಗೆ ಎಣ್ಣೆಯಲ್ಲಿ ಚಂದ ಹುರಿ~ ಹುರ್ದು ಅಹ್ ಅದಕ್ಕೆ ಮತ್ತೆ ನಾವು ಅಹ್ ಬೇರೆ ಉಳಿದದ್ದು ಕಡ್ಲೆ ಎಲ್ಲಾ ಇತ್ತಲ್ಲ ಮೊದ್ಲೆ ಮಾಡಿಟ್ಟದ್ದು ಅದನ್ನು ನಾವು ಕಡ್ಲೆ ಎಲ್ಲಾ ಹಾಕಿ. ಅಹ್ ಚೆನ್ನಾಗಿ ಹುರಿಬೇಕು. ಅದು ನೀವು ಎಷ್ಟು ಹುರಿತೀರಾ ಅಷ್ಟು ನಿಮ್ಗೆ ಅದು ಅಹ್ ನಿಮ್ಗೆ ಅದು ರುಚಿ ಅನ್ನಿಸ್ತದೆ ಎಷ್ಟು ಅಹ್ ಜಾಸ್ತಿ ನೀವು ಹುರ್ದ್ರೆ ಜಾಸ್ತಿ ರುಚಿ ಆಗ್ತದೆ. ಅಹ್ ನಾನು ಹಾಗೆ ಮಾಡುದು ಯಾಕಂದ್ರೆ ನನ್ನ ಮಗನಿಗೆ, ಗಂಡನಿಗೆಲ್ಲಾ ಹಾಗೆ ಮಾಡಿದ್ರೆ ತುಂಬಾ ಇಷ್ಟ ಆಗ್ತದೆ ಅವ್ರು ತಿಂತಾರೆ ಯಾಕಂದ್ರೆ ಬೆಳಿಗ್ಗೆಗೆ ಸಹ ನಾವು ಅದನ್ನೇ ಉಪಯೋಗ ಮಾಡುದಲಾ ಮತ್ತೆ ಮಧ್ಯಾಹ್ನಕ್ಕೆ ನಾನು ಅವನಿಗೆ ಬುತ್ತಿಗೆ ಸ ಅದನ್ನೇ ಹಾಕಿ ಕೊಡುದು ಹಾಗೆಯೇ ಅವ್ನು ಇಷ್ಟ ಪಡ್ತಾನೆ.

ಹಾಗೆ ಇವತ್ತು ಮಧ್ಯಾಹ್ನ ನಾನು ಅದನ್ನೇ ತಿಂದದ್ದು ಅಹ್ ಸ್ವಲ್ಪ ಉಳಿದಿತ್ತು ಹಾಗೆಯೇ ನಾನು ಮಧ್ಯಾಹ್ನ ಅದನ್ನೇ ತಿಂದೆ. ಹಾಗೆ ಇದು ಅದರ ಒಂದು ವಿಧಾನ ಹಾ~ ಅಹ್ ಅದೇ ಮತ್ತೆ ನಾವು ಅದೇ ಟೊಮೊಟೊ ಎಲ್ಲಾ ಹಾಕಿದ ನಂತರ ಅಹ್ ಮತ್ತೆ ನಾವು ಅದಕ್ಕೆ ಅಹ್ ಅಹ್ ಅಹ್ ಅದಾದ ಮೇಲೆ ನಾವು ಅಹ್ ಅನ್ನ ಹಾಕ್ಬೇಕು ಅನ್ನ ಎಲ್ಲಾ ಹಾಕಿ ನಾವು ಅದನ್ನು ಚೆನ್ನಾಗಿ ಮಗಚಿದ್ರೆ. ಆಮೇಲೆ ಕೊನೆಯದಾಗಿ ಅಹ್ ಕೊತ್ತಂಬರಿಸೊಪ್ಪು ಅಹ್ ಹಾಕಿ ಅದಕ್ಕೊಂದು ಅಹ್ ಚೆನ್ನಾಗಿ ಒಂದು ಏನೂ ಅಹ್ ಕೈ ಆಡಿಸುವುದು ಅಂತ ಹೇಳ್ತಾರಲ್ಲ ಹಾಗೆ ಕೈ ಆಡಿಸಿಬಿಟ್ಟು. ಒಂದು ಎರಡು ನಿಮಿಷ ನೀವು ಹಾಗೆ ಬಿಟ್ರೆ ಅಹ್ ಚೆನ್ನಾಗಿರೋ ಒಂದು ಅಹ್ ಚಿತ್ರಾನ್ನ ready ಆಗ್ತದೆ. ಈ ಚಿತ್ರಾನ್ನ ನಾವು ದಿನಾ ಅಹ್ ಅಂದ್ರೆ ವಾರದಲ್ಲಿ ಒಂದು ಎರ್ಡ್ ದಿವ್ಸ ಎಲ್ಲ ಉಪಯೋಗ ಮಾಡ್ತೇನೆ ಯಾಕಂದ್ರೆ ನನ್ಗೆ ಅಹ್ ಅಹ್ office lang Foreign ಕೆಲಸ ಎಲ್ಲ ಇರ್ತದಲ್ಲ ಇದು ಚಿತ್ರಾನ್ನ ಇದ್ರೆ ಬೇಗ ಬೇಗ ಆಗ್ತದೆ ಕೆಲಸ. ಈ ದೋಸೆ ಆದ್ರೆ ಅದನ್ನ ಅರಿಬೇಕು, ಕಡಿಬೇಕು ಎಲ್ಲ ತುಂಬಾ ಕೆಲಸ ಇರ್ತದೆ ಅಲ್ಲಾ ಹಾಗಾಗಿ ಚಿತ್ರಾನ್ನ ಬೇಗ ಆಗ್ತದೆ ಮತ್ತೆ ಎಲ್ಲರೂ ಇಷ್ಟ ಪಡ್ತಾರೆ ಅಲ್ವಾ ಹಾಗೆ. ಅಹ್ ಮತ್ತೆ ಅಹ್ ಏನಂದ್ರೆ ಅಹ್ ಈ ಚಿತ್ರಾನ್ನ ತಗೊಂಡ್ ಹೊದ್ರೆ ಈ ದೋಸೆ ಎಲ್ಲ ಮಧ್ಯಾಹ್ನಕ್ಕೆ ಗಟ್ಟಿ ಗಟ್ಟಿ ಆಗ್ತದೆ ಆಲ್ವಾ ಮ~ ಮ~ ನನ್ನ ಮಗನಿಗೆ ತಿನ್ಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ. ಅಹ್ ಇದ್ನ ಬೇಗ ತಿನ್ನಬಹುದು ಒಂದು spoon ಒಂದು ಹಾಕಿ ಕೊಟ್ರೆ ಅವ್ನು ಬೇಗ ಚಮಚ ತೆಗೆದುಕೊಂಡು ಬೆ~ ಶಾಲೆ be~ bell ಆಗುವಾಗ ಬೇಗ ಚಮಚದಲ್ಲಿ ತಿಂದು ಬೇಗ ಆಗುತ್ತದೆ ಅವ್ನು ಸಂಜೆ ಬರುವಾಗ ಹೇಳ್ತಾನೆ ದಿನಾಲೂ ಅಮ್ಮ ಇವತ್ತು ನೀನು ಚಿತ್ರಾನ್ನ ಕೊಟ್ಟಿದೆಲ್ಲಾಮ್ಮ ಬೇಗ ಆಯಿತಮ್ಮ ನಾನು ನನ್ನ ಸ್ನೇಹಿತನಿಗಿಂತ ಮೊದಲನೇ ಸ್ಥಾನದಲ್ಲಿದ್ದೆ ಅಮ್ಮ ಅಂತ ಹೇಳ್ತಾನೆ ಹಾಗೆ ಇದು ಚಿತ್ರಾನ್ನದ್ದು ಒಂದು ಕಥೆ.

Hai ಆಶಾ ನಮಸ್ತೆ ಹೇಗಿದ್ದಿ? Hi ಸುಕ್ಷಿತಾಕ್ಕ ನಾನ್ ಚೆನ್ನಾಗಿದ್ದೇನೆ ನೀವ್ ಹೇಗಿದ್ದೀರಾ ತುಂಬಾ ದಿನ ಆಯ್ತು ನಿಮ್ಮತ್ರ ಮಾತಾಡ್ದೆ? ಹೌದು ಅಂತೇಳಿ ಪುರ್ಸತ್ತೆ ಆಗುದಿಲ್ಲ call ಮಾಡ್ಲಿಕೆ ಇವತ್ತು ಹಾಗೆ ನೆನಪಲ್ಲಿ ನಾನು ಮಾಡಿದ್ದು ಮಾಡ್ಲೇಬೇಕು ಇವತ್ತು ಆಶಾನಿಗೆ call ಅಂತೇಳಿ ಮೊನ್ನೆಯಿಂದ ಮಾತಾಡ್ಬೇಕು ಮಾತಾಡ್ಬೇಕು ಅಂತ phone ತೆಗಿಯುದು ಮತ್ತೆ ಎಂತಾದ್ರೂ ಕೆಲಸಂತೇಳಿ busy ಯಾಗುವಂತದು ಪ್ರತಿ ದಿನ ಹೇಗೆ ಆಗ್ತಾ ಉಂಟು ಹೇ ಅಕ್ಕ ನೀವ್ ಇದು ಕಾಂತಾರ film ನೋಡಿದ್ರಾ? ಅಯ್ಯೊ ಒಂದ್ಸತಿಯಾ ನಾನ್ ಐದು ಸತಿ ನೋಡಿದೆಂತೇಳಿ ನಿನ್ ನೋಡಿದಿಯಾ? ನಾನ್ ನಾಲಕ್ಕು ಸರಿ ನೋಡ್ದೆ ಇನ್ನು ಇನ್ನೊಂದ್ ಸರಿ ನೋಡ್ಬೇಕೂಂತ ಅನಿಸ್ತದೆ free ಇದ್ದೀರಾ? ಒಂದ್ ದಿನ ಹೋಗ್ಬರುಣ ಒಂದು ದಿನ ಯಾವಾಗಾದ್ರೂ? ನಾನಂತು ಯಾವಾಗ್ಲೂ ready ಅಷ್ಟು ಲಾಯಕ್ಕಾಗಿದೆ ಅಲ ಮಾಡಿದ್ದು ನನೆಗಂತು ಭಯಂಕರ ಖುಷಿ ಆಯ್ತು ಅಂತೆಳಿ ಇದು film ನಾನು theater ಅಲ್ಲಿ ನೋಡಿದ್ದು ಆಯ್ತಾ ಇಡೀ theater last ಗೆ ಆಗುವಾಗ. full silent ಅಂತೇಳಿ,

ಹೇಳ್ಲಿಕೆ ಸಾಧ್ಯವಿಲ್ಲ. ವಾ ಕರಿಯುದು ಅಬ್ಬರಾ ಉಂಟಲ್ಲಾ ಆ sudden ಮಧ್ಯ ಮಧ್ಯದಲ್ಲಿ ಒಂದು ಬರ್ತದೆ, ಅದಂತೂ ಬಾರಿ ಚಂದ ಉಂಟಾಯಿತಾ ಮತ್ತೆ ಕೊನೆಗೆ ಕೊನೆಗೆ ಕೂಡ ಅಷ್ಟೆ ಅದು ಗುಳಿಗಂದು ಕೂಡ ಅಷ್ಟೆ. ಅಂದ್ರೆ. ನಾವ್ ಅದನ್ನು ನೋಡುವಾಗ ಒಂತರ ತುಂಬಾ ಒಂತರ ಅದ್ರಲ್ಲೇ involve ಆಗಿ ಬಿಡ್ತೇವೆ ತುಂಬಾ ಖುಷಿ ಆಗ್ತದೆ ನೋಡ್ಲಿಕೆ ಮತ್ತೆ ಇದು ಕೂಡ ಅಷ್ಟೆ ಕಥೆ ಕೂಡ ಬಾರಿ ಚಂದ ತಕೊಂಡು ಹೋಗಿದಾರೆ ಆಯ್ತಾ.

ಇದು ಒಂದು ಅಹ್ love story ತರ ಆತರ ಏನು ಮಾಡ್ಲಿಲ್ಲಾ ಒಂದ್ ತರ ಬಾರಿ ಚಂದ ಕಥೆ ಬರ್ದಿದಾರೆ, ಕಥೆಯೂ ಭಾರಿ ಚಂದ ಉಂಟು ನಾನು ಕೂಡ ನಾಲಕ್ಕು ಸರಿ ನೋಡಿದ್ನ ನಾಲಕ್ಕು ಸರಿ ನೋಡಿದ್ರು ನಂಗೆ ಅಯ್ಯೋ ಸಾಕಾಯ್ತು ಬೇಡಾಂತ ನಂಗೆ ಅನ್ನಿಸ್ಲೇ ಇಲ್ಲ.

ಮತ್ತೆ ಮತ್ತೆ ನೋಡುವಂತನೇ ಅನಿಸ್ತಾಇದೆ. ಅಲ್ಲ ಮತ್ತೆ ಅಜನೀಶ್‌ ಲೋಕನಾಥ್‌ ಅನ್ನ ಮೆಚ್ಬೇಕು ಆಯ್ತಾ ಅಂತ ಒಳ್ಳೆ ಸಂಗೀತ ಅಲ್ವಾ ನನಗೆ ಅದರ ಪದ್ಯ ಎಲ್ಲಾ ಒಂಟಾಲ್ಲ ಶ್ಯೆ ಮೈ ಜುಮ್ ಜುಮ್ ಹೇಳ್ತದೆ ಅಷ್ಟು ಲಾಯಕ್ಕುಂಟು ಅದರ ಪದ್ಯ ಸಾ. ಹೌದು ಮತ್ತೆ ಅದು ಮೀನಿದು ಪದಾರ್ಥ ಮಾಡಿ ಕೊಡ್ತಾರಲ್ಲ ಅದೊಂದು ಆ ಹಾಡಲ್ಲಿ ಪದ ಬಂದ್ರೆ ಅದನ್ನೇ ನೋಡೋದಾಯ್ತ ಆ ಮೀನು ತರುದನ್ನೊಂದು. ಅವನು ಎಷ್ಟು ಚಂದದಲ್ಲಿ ತಕೊಂಡು ಬರ್ತಾನೆ, ಮೀನನ್ನು ಅವನು ಅದು ತಂದು ತೋರಿಸುದು ಮತ್ತೆ ಮತ್ತೆ ಇದಕ್ಕೆ ಅಹ್ ಇದು ಈ ಹಂದಿ ಹಿಡಿಲಿಕೆ ಹೋಗುವಂತದು ಶಿಕಾರಿ ಶಿಕಾರಿ

ಪಕ್ಕ ಶಿಕಾರಿ ಹೋಗುತಾರ ಮಾಡಿದಾರೆ ಆಯ್ತಾ ಪಕ್ಕ, ನನಗೆ ಮತ್ತೆ ನನಗೆ ಮತ್ತೆ ಅವನ ಕೈಲಾಸಸ ಭಯಂಕರ ಖುಷಿ ಆಯ್ತು ನಾನ್ first ಕೈಲಾಸಕ್ಕೆ ಬಾರಾ ಅಂತೇಳಿ ಇದು ಎಂತ ಕೈಲಾಸಂತ ಹೇಳಿ ನೋಡುದು ಹೌದಾ ಸ್ವರ್ಗ ಅಂತದ್ರೆ ಊರು ಉಂಟು ಇನ್ನು ಕೈಲಾಸ ಅಂತನು ಊರು ಉಂಟಾ ಅಂತ ನೋಡುದು ನಾನು ಮತ್ತೆ ನೋಡಿದ್ರೆ ಇವನದ್ದು ಮನೆ ಕೈಲಾಸ ಕೈಲಾಸ ಅದು ಮೇಲಿಂದ ಕೆಳಗೆ ನೋಡುವಾಗ ಎಂತ ಚಂದ ಅಲಾ ಭಾರಿ ಚಂದ ಅದು ಕಾಣ್ತದೆ ನಾವ್ ಮೇಲಿಂದ ಕೆಳಗೆ ನೋಡುವಾಗ ಕೆಳಗೆ, ಕೆಳಗೆಯವರು ಮೇಲೆ ನೋಡುವಾಗ ಅದೊಂದು ತರ ಭಾರಿ ಚಂದ ತೆಗ್ದಿದಾರೆ ಮತ್ತೆ video graphic ಅಥವಾ video ದು work ಆಗ್ಬಹುದು camera work ಅಂತು ತುಂಬಾ ಚೆನ್ನಾಗಿ ಮಾಡಿದರೆ editing ಭಾರಿ ಭಾರಿ ಒಳ್ಳೆ ಆಗಿದಲ್ಲ ಲಾಯಕ್ ಮಾಡಿದ್ದಾರೆ. ಅಲ್ಲಾ ಈಗ ನೋಡು ಈಗ ನೋಡು ಕನ್ನಡ industry ಯಾವ level ಗೆ ಹೋಯ್ತು ಅಂದ್ರೆ ಎಲ್ಲಾ ನೋಡು ಎಲ್ಲಾ interview ಅಲ್ಲಿ ರಿಷಬ್ ಶೆಟ್ಟಿಯೆ, ಅವನುಸ ಅವನು ಅವನು ಯಾವತ್ತು ಕನ್ನಡತನವನ್ನ ಬಿಟ್ಟು ಕೊಡ್ಲಿಲ್ಲಾ ಅಂತ ಈಗ ಕೆಲವ್ ಒಬ್ರ ಇರ್ತಾರಲ್ಲ ಅಂದ್ರೆ ಸ್ವಲ್ಪ famous ಆದ್ರು, ಒಂದು ಹೇಳುವಾಗ ಮತ್ತೆ ಅವರ ಬಾಯಿ ಅಲ್ಲಿ English ಯೇ ಬರುದೆಂತೇಳಿ but ಅವನು ಎಲ್ಲಿಯುಸ ಹಾಗೆ ಮಾಡ್ಲಿಲ್ಲಾ ಅಂತೆಳಿ. ಅಷ್ಟು simple ಆಗಿ ಭಾರಿ ಖುಷಿ ಆಗ್ತದೆ ಅವನನ್ನು ನೋಡುವಾಗ ನಂಗೆ. ಹೌದು ಮತ್ತೆ ಈಗ ಅದು picture ಇದ್ದು heroine ಕೂಡ ಅಷ್ಟೆ ಈಗ,

ತುಂಬಾ ಎಂತ ಜ್ಯಾಸ್ತಿ makeup ಮಾಡುದು ನಿಜವಾಗಲು ಹೇಗೆ ಇರ್ಬೇಕು ಅಂತ ಸಂಸ್ಕೃತಿಯಾ ಹುಡುಗಿ ಈಗ ಈಗ ಈ ಕಟ್ಟಿನ ಜನಾಂಗದವರು ಅಂತ ಬಂದಾಗ ಈಗ ಪೂಜೆ ಅದೆಲ್ಲಾ ಮಾಡುದಂತ ಬಂದಾಗ ಒಂದು ಹಳ್ಳಿ ಪ್ರದೇಶದ ಹುಡುಗಿ ಹೇಗೆ ಇರ್ಬೇಕು ಅಪ್ಪಟ ಹುಡುಗಿ, ಮಲೆನಾಡಿನ ಹುಡುಗಿ ಅಂದ್ರೆ ಹೀಗೆ ಇರ್ಬೇಕು ಅತ್ವಾ ಈ ಈ ತರದ ಈಚೆ ನಮ್ಮ side ನ ಹುಡುಗಿಯರು ಹೇಗೆ ಇರ್ಬೇಕು ಹಾಗೆ ತೋರಿಸಿದ್ದಾರೆ ಒಂದೇ ಜ್ಯಾಸ್ತಿ makeup ಮಾಡಿದ್ದ ಆಗ್ಲಿ ಅತ್ವಾ over ಮಾಡಿದಾಗ್ಲಿ ಮತ್ತೆ ಇದು ಕೂಡ ಅಷ್ಟೆ ಒಂದು ಎರಡು scene ಬಿಟ್ರೆ ಅವರ್ದು ಒಂದು type scene , ಅಂದ್ರೆ ಒಂದು ಮನೆಯವರು ಕುಟುಂಬ ಎಲ್ಲಾ ಕುತ್ಕೊಂಡು ನೋಡ್ಬಹುದು ಹಾ ನಾನು ಅಮ್ಮ ಎಲ್ಲಾ ಕೂತು ಒಟ್ಟಿಗೆ ಕೂತು ನೋಡಿದೆನೆ ಎಂತ ಅಂದ್ರೆ ಎಂತ ಅನಿಸುದೆ ಇಲ್ಲಾ ನಮ್ಗೆ. ಹೌದೌದು ಹೌದೌದು ಹೌದು ನನಗೆಸಾ ಇದು ಭಯಂಕರ ಖುಷಿ ಆಯ್ತು ಅಂದ್ರೆ ಅದು ಪು ಅಹ್ complete package ಅದ್ರಲ್ಲಿ ನಿಮ್ಗೆ ತಮಾಷೆ ಬೇಕಾ ತಮಾಷೆ ಉಂಟು serious ಬೇಕಾ serious ಉಂಟು ಎಲ್ಲಾಸ ಉಂಟು fighting ಬೇಕಾ ಎಲ್ಲಾಸ ಉಂಟು ಅಂತಹೇಳಿ. ಕೆಲವ್ ಒಂದ್ರಲ್ಲಿ ಎಂತ ಆಗ್ತದೆ ಬರಿ fighting related movie ಕೆಲವ್ ಒಂದ್ರಲ್ಲಿ ಬರೀ comedy ಅಂತೆಳಿ ಈದ್ ಹಾಗಲ್ಲಾ ಇದ್ರಲ್ಲಿ ಎಲ್ಲಾಸ ಉಂಟು ಅಂತ ರಿಷಬ್ ಶೆಟ್ಟಿದ ಎಲ್ಲಾ ಆ ಸರಕಾರಿ ಹಿರಿಯ ಪ್ರಾರ್ಥಮಿಕ ಶಾಲೆ ಅದುಸ ಹಾಗೆ ಅವ ಭಾರಿ ಚಂದ ಮಾಡಿದ ಅವನು, ಹಾಗೆ ಹೋಗುವ ಆಯ್ತಾ ನಾನ್ ಹೇಗಿದ್ರು ಕೂಡ ನಾಡ್ದು ಮಂಗ್ಲೂರ್ ಗೆ ಬರ್ತಾ ಇದ್ದೇನೆ ಸಿಗುವ ಇನ್ನೊಂದ್ ಸತಿ ನೋಡುವ ಇಲ್ಲಿಯಾದ್ರೂ ಉಂಟಂತೇಳಿ. ಕೆಲ್ಸ ಇದೆ ನಾನ್ ಮಾಡ್ತೇನೆ ನಿಮ್ಗೆ ಸಂಜೆ ಅಕ್ಕ ಸಂಜೆ ನಾನ್ free ಆದ ನಂತ್ರ ಮತ್ತೆ ಒಂದು ದಿನ ಯಾವತ್ತಾದ್ರು ಒಂದು ಮಾತನಾಡಿ ಹೋಗಿ ಬರುವ ಇನ್ನೊಂದ್ ಸರಿ ನೋಡ್ಕೊಂಡು ಬರ್ವ ನಾವ್ ಕೂಡ ಸರಿ ಸರಿ ಆರಾಮ್ ಅಲ ನೀವ್ ಕೂಡ? ಹಾ ಆರಾಮ ಈಗ ನಾವ್ ಸರಿ ಕಾಣುವ ಹಾಗಾದ್ರೆ ಇನ್ನೊಂದ್ ಸತಿ ಹೋಗುವ movie ಗೆ ಕೇಳಿದೆ ಹೇಳಿ ಎಲ್ಲಾರಲ್ಲಿ ಮನೆಯವರೆಲ್ಲಾ ಎಲ್ಲಾರಲ್ಲಿ ಕೇಳಿದೆಂತ ಹೇಳಿ. ಆಯ್ತಾಯ್ತು ನಿನ್ನ ಅಮ್ಮನ ಎಲ್ಲರನ್ನೂ ಕೇಳಿದ್ದೇನೆ ಅಂತ ಹೇಳ್ ಆಯ್ತಾ?

ಪ್ರಿ~ ಪ್ರಕಾಶ್ ಅವ್ರೇ ಹೇಗಿದ್ರಾ?

ಚೆನ್ನಾಗ್ ಇದ್ದೀರಾ ನಾವು ಚೆನ್ನಾಗ್ ಇದ್ದೇವ್ ನೋಡಿ.

ಎಲ್ಲಾ ಜಾತ್ರಿ ಎಲ್ಲಾ ಸರಿಯಾಗಾಗುತ್ತ್ madam ನಿಮ್ ಕಡೆ.

ನಮ್ ಕಡೆ ಎಲ್ಲಾ ಚೆನ್ನಾಗ್ ಆಗುತ್ತೇ ನೋಡಿ ಜಾತ್ರೆ ಎಲ್ಲಾ special ಉ.

ಎಲ್ಲಾ ಹೋಳಿಗೆ ಹ್ಮ್. ಬಟ್ಟೆ ಗಿಟ್ಟೇ ಕೊಡಸ್ತಾರ ಮನೆಯಲ್ಲಿ ಜಾತ್ರೆಗೆ.

ಬಟ್ಟೆ ಗಿಟ್ಟೆ ಕೊಡಸ್ತಾರ, ಬಟ್ಟೆ ಅಂದೆ ಹೊಸ ಬಟ್ಟೆ.

ಹಾ ಬಟ್ಟೆ ಹೊಸಾ ಬಟ್ಟೆ ಅಮೇಲಿಂದ ಎಲ್ಲಾ ಜಾತ್ರೆ ತೆಂಗು, ಹೂವು, ಹಣ್ಣು ಎಲ್ಲಾ.

ಚೆನ್ನಾಗ್ ಆಗುತ್ತೆ sir ಜಾತ್ರೆ ಎಲ್ಲಾ grand ಆಗೇ ಆಗುತ್ತೆ ಎಲ್ಲಾ ಸಣ್ಣ ಸಣ್ಣ ಮಕ್ಳ್ ಜಾತ್ರಿಗ್ ಹೋಗ್ತಾರೆ.

ಹ್ಮ್ ಹ್ಮ್ ಮಂದೆ ಅಂತೇ ಚೆನ್ನಾಗ್ ಆಗುತ್ತೆ sir ನಮ್ಮಲ್ಲಿ. ಊಟಾ ಸರಿಯಾಗ್ ಮಾಡ್ತಾರಲ್ಲ ಊಟ ಏನ್ ಮಾಡೋದು ಏನ್ special ಮಾಡ್ತಿರಿ ಊಟ.

ಹ್ಮ್ sir ಊಟಾ ನೋಡಿ ಹೋಳಿಗೆ ಇರುತ್ತೆ.

ಹಾ sir ಇರುತ್ತೆ ಹಾ ಇರುತ್ತೆ ಇರುತ್ತೆ ದಾಸೋಗ್ ಇರುತ್ತೆ ಊಟ ಇರುತ್ತೆ ಗಂಟೆಗೆ ತೇರ್ ಇರುತ್ತೆ ಈ ತರದ್ದೆಲ್ಲ ಜಾತ್ರಿ ಚೆನ್ನಾಗ್ ಇರುತ್ತೆ sir . ಹ್ಮ್‌ ಹ್ಮ್‌ dance ಗೀನ್ಸ್ ಎಲ್ಲ ಮಾಡ್ತಾರಲ್ಲ last .

ಹಾ dance ಮಾಡ್ತಾರೇ ಆಮೇಲೆ ಹಾ ತೇರ್ ಏಳಿತಾರೆ ಆಮೇಲೆ ತೊಟ್ಲಾ ಅವು ಎಲ್ಲಾ ಕೂಡ್ತಾರೇ ಅಲ್ವಾ sir ಅದೆ . ಹಾ ಮತ್ತೆ .

ವಿಶೇಷತೆ ಇದೆ sir ಹನುಮಾನ್ ಜಯಂತಿ ಮತ್ತೆ ಮತ್ತೆ ಮನೇಲ್ ಎಲ್ಲಾ. ಹ್ಮ್ ಹ್ಮ್ ಮನೆಗೆ ನೆಂಟ್ರೆಲ್ಲ ಬರ್ತರಲ್ಲ ನೆಂಟ್ರೆಲ್ಲ ಬರ್ತರಲ್ಲ ಜಾತ್ರೆಗೆ. ಹ್ಮ್ ನೆಂಟ್ರೆಲ್ಲ ಬರ್ತಾರೆ sir ಎಲ್ಲಾ ಎಲ್ಲಾ ತೌವ್ರ ಮನೀಯರ್ ಕರೀಲಿಕ್ಕ್ ಬರ್ತಾರೆ ಹೋಗ್ಬೇಕು ಜಾತ್ರೆಗೆ ಎಲ್ಲ ಜಾತ್ರಿ ಮುಗ್ಸ್ಕೊಂಡ್ ಬರ್ಬೇಕ sir ಎಲ್ಲಾ.

ಹಾ full grand ಆಗಿ ಮಾಡ್ತಾರೆ ನೋಡಿ ಎಲ್ಲಾ ತೌರ್ ಮನಿಯವರೇ ಹೆಣ್ಮಕ್ಳ್ ಇರಬೇಕಲ್ವ sir ಹೆಣ್ಮಕ್ಳ್ ಇದ್ರೆ ಇದು ಇರ್ತದ.

ಹಾ ಹೆಣ್ಮಕ್ಳ್ ಇದ್ರೆ ಜಾತ್ರೆಗ್ ಎಲ್ಲ ಚೆನ್ನಾಗ್ ಇರ್ತದ ಆಗುತ್ತೆ ಅಂತೇಳಿ ಎಲ್ಲಾ ನಮ್ಮ್ ಅಣ್ಣ ಅದು ಕರೀಲಿಕ್ಕ್ ಬರ್ತಾರೆ ಜಾತ್ರಿಗ್ ಹೋಗೋದು ಚೆನ್ನಾಗ್ ಜಾತ್ರಿ ಮಾಡೋದು. ಹ್ಮ್ ಹ್ಮ್ ಆಟಾ ಎಲ್ಲ ಆಡ್ತಿರ ಜಾತ್ರೇಲಿ. No sir ಆಗತ್ತೆ sir ಚೆನ್ನಾಗ್ ಆಗುತ್ತೆ ಜಾತ್ರೆ.

ತೇರ್ ಏಳಿಯೋದು ಆಮೇಲ್ पालकी ಇರುತ್ತೆ sir ಎಲ್ಲಾ.

ಹ್ಮ್ ಈ ತರದೆಲ್ಲ ಚೆನ್ನಾಗೆ ಆಗುತ್ತೆ sir ಹನುಮಾನ್ ಜಯಂತಿ ಎಲ್ಲಾ.